ಇದ್ ಯಾವುದೋ ಊರಿನ ಜಾತ್ರೆ ಅನಿಸ್ತದ ಬೇಸಿ ಸುಮಾರು ಜನ ಅದರ ದೊಡ್ಡದು ಎರೆಡು ತೇರು ಆದ ಏನ್ ಆದ ಗೋತಯಿಲ್ಲ ನನಗೂ ಸೈಡ್ ಮನಿ ಅದಾ ಮನಿಮ್ಯಾಗ್ ಸಾಕಷ್ಟು ಜನ ನಿಂತಾರ .

ಹಿಂದೆ ಗಣಪತಿ ಫೋಟೋ ಆದ ಚೆನ್ನಾಗಿ ಅಲಂಕಾರ ಮಾಡಿದರೆ. ಇಬ್ಬರು ಬ್ಲಾಕ್ ಷರ್ಟ್ ಹಾಕಿದ್ದಾರೆ. ಇಬ್ಬರು ದೋಸ್ತರು ಇದ್ದಾರೆ. ಚೆನ್ನಾಗಿ ಇದೆ ಫೋಟೋ .

ಇದು ನೋಡಿ ಫ್ರೆಯ್ನ್ಡ್ಸ್ ಚುರ್ಚು ಚರ್ಚಲ್ಲಿ ಒಬ್ಬ ಲೇಡಿ ಬಂದು ಒಬ್ಬ ಲೇಡಿ ಬಂದು ಯೇಸು ಕ್ರಿಸ್ತರ ಬಗ್ಗೆ ಕತೆಗಳನ್ನು ಹೇಳುತ್ತಿದ್ದಾರೆ .

ಈ ಫೋಟೋ ಬಂದ್ಬಿಟ್ಟು ಒಂದು ಬಂಡಿಪುರ್ ಟೈಗರ್ ರಿಸರ್ವ್ ಅಂದ್ರೆ ಕಾಡಲ್ಲಿ ತಿರುಗಾಡುವ ಒಂದು ಬಸ್ಸಿದು ಇದನ್ನ ನಾ ನೋಡಿದರೆ ಇದರಲ್ಲಿ ಸೇಫ್ ಆಗಿರಬಹುದು.